ಕಾಲಿನ್ಮ್ಯಾಗ ಏನ್ರ ಬಿತ್ಪಾಂತಂದ್ರ ಚುಚ್ತು ಅಂತಂದ್ರೂ ಮತ್ತದರ ಔಷದ ಗೀಷದೆಲ್ಲ ಹುಡ್ಯಕ್ಯಾಡ್ಕೋಂಡು ದವಾಖಾನಿಗ್ ಹೋಗಿ ಇದ್ ಮಾಡೂದ್ ಬ್ಯಾಡ ಮುಂಚೇ ಇದ್ ಮಡ್ಕೋರಿ ಸೇಫ್ಟೀದಾಗ್ ಇರ್ರಿ.

ದೇವರು ದೇವರ ಬಗ್ಗೆ ಹೇಳ್ಬೇಕಂದ್ರ ಅವರ ಬಗ್ಗೆ ವರ್ಣನೆ ಏನ್ ಕಮ್ಮಿಲ್ಲ ಏಕ ದಂತಾಯ ವಿದ್ಮಹೇ ವರ್ಕ ತುಂಡಯ ದಿಮಾಹಿ.

ಗಣಪತಿ ಬಪ್ಪ ಮೋರಿಯ ಕುಳ್ಳ ವರ್ಶಿ ಲೋಕರಿಯ ಅನ್ನೋ ಒಂದು ಖುಷಿ ನಮಗ ವರ್ಷ ವರ್ಷ ಜಲ್ದಿ ಬರ್ಲಿಪ್ಪ ಗಣಪತಿ ಬಪ್ಪ ಅಂತ ಹೇಳಿ ಬೇಡ್ಕೋರಿ ಹರಸ್ಕೋರಿ--

ಖುಷಿಲೇ ಇರ್ರಿ ಯಾಕಂದ್ರಾ ಇದು ಒಂದಾಆ ಹೆಣ್ಣುಮಕ್ಕಳಿಗೆ ಆಸ್ತಿ ಅಂದ್ರ ಅರಿವಿ ಅರಿವಿ ಅರ್ಧಮರ್ಧ ಹಾಕ್ಕೋಂಬ್ಯಾಡ್ರಿ.

ಸಾಲ್ಯಾಗ ಟೀಚರ್ ಹೇಳೋದನ್ನ ಲಕ್ಷ ಕೊಟ್ಟು ಕೇಳ್ರಿ ಯಾಕಂದ್ರ ನಾವೂ ಕೇಳೇವಿ ಅದರ ಸಮ್ಮಂದ ನಿಮ್ಗೊಂದ್ ಮಾತು ಹೇಳೂದ ಯಾಕಂದ್ರ ಅಭ್ಯಾಸ ಬುಕ್ ನ್ಯಗಿಂದ ಇರೂದು ಹೋಮರ್ಕ್ ಅವೆಲ್ಲ ಛಲೋತಂಗ್ ಮಾಡ್ರಿ ಬೇರೆ ಯಾವ್ ಬಗ್ಗೆ ಇದ್ ಮಾಡಾಕ್ ಹೋಗ್ಬ್ಯಾಡ್ರಿ.

ದಯವಿಟ್ಟು ರೈಲ್ವೆ ದಾಗ ಹೋಗುಬೇಕಾರ ಟ್ರೈನ್ ಬಂದೈತಂತ ಮುಂದ್ ಹೋಗಿ ಯಾರನ್ನು ನೋಡಾಕ್ ಹೊಗ್ಬ್ಯಾಡ್ರಿ ದಯವಿಟ್ಟು ಸಲ್ಪ ದೂರ್ ಇರ್ರಿ. .

ಯಾಕಂದ್ರ ಕೆಟ್ಟ ಕೆಟ್ಟ ಪ್ರಾಣಿಗೊಳಿರ್ತಾವ ಹಾವು ಹುಲಿ ಸಿಂಹ ಕರಡಿ ಚಿರತೆ ಇವೆಲ್ಲ ಇರ್ತಾವು ಮತ್ತ ತೋಳ ಹೇಳಕ್ಬರಲ್ಲ ಯಾಕಂದ್ರ ನೀವು ನೀವು ಸೇಫ್ಟಿ ಇದ್ರ ಜಗತ್ತು ಸೇಫ್ಟಿ ಇದ್ದಂಗ .

ಆದರ ಜಾಸ್ತಿ ಖರ್ಚ್ ಮಾಡಾಕ್ ಹೋಗ್ಬ್ಯಾಡ್ರಿ ಹೊರಗ ಒಂ ಒಂದ ಈಗ ಸಾವಿರ್ರುಪಾಯಿ ದುಡದೀರಂದ್ರ ಒಂದ ಐನೂರ್ರುಪಾಯಿ ಬ್ಯಾಂಕನಾಗ್ ಇಡ್ರಿ ಬ್ಯಾಂಕದೋರೂ ಛಲೋ ಅದಾರ ಬ್ಯಾಂಕಾನಾಗಿಡ್ರಿ . ಅರ್ಧ ಮನಿಗ್ ಖರ್ಚ್ ಮಾಡ್ಕೋರಿ.

ಸೇಫ್ಟಿ ಇರ್ರಿ ಜಾಸ್ತಿ ಸ್ಪೀಡ್ ನಲವತ್ತರ ಮ್ಯಾಗ ಯಾರು ಜಾಸ್ತಿ ಓಡ್ಸಾಕ್ ಹೋಗ್ಬ್ಯಾಡ್ರಿ ಸ್ಪೀಡ್ ಬೈಕ್ ರೈಡಿಂಗ್ ಯಾರು ಮಾಡಾಕ್ ಹೋಗ್ಬ್ಯಾಡ್ರಿ ಜೋರೈತಿ ವೀಲಿಂಗ್ ಇಲ್ಲಿ ಯಾರು ಮಾಡಾಕ್ ಹೋಗ್ಬ್ಯಾಡ್ರಿ .

ವಾಟ್ರ್ ಪಾಲ್ಸ್ ಇದು ವಾಟ್ರ್ ಪಾಲ್ಸ್ ಫ್ಯಾಮಿಲಿ ಸೇರಿ ಹೋದಾಗ ದೂರ್ಲಿಂತ್ರಾ ನಿಂತ್ ನೋಡ್ರಿ ಯಾಕಂದ್ ಕರೆಂಟಿಂದ್ ಇರ್ತೈತಿ.

ಬಸ್ ನಿಲ್ದಾಣ ಬಸ್ ಒಳಗ ಹೋ ಹೋಗುಬೇಕಾರ ನಿಮ್ಗ ಯಾವೂರಿಗ್ ಹೋಬೇಕ ಕರೆಟ್ ಬಸ್ ನೋಡ್ರಿ ಎಲ್ ಹೊಕ್ಕೈತಿ ಅಂತ ಕೇಳ್ಕೊಂಡ್ ಹತ್ರಿ .

ನಾಷ್ಟಾ ಮಾಡಿ ಜಿಮ್ ವರ್ಗು ಹೋಗ್ರಿ ಜಿಮ್ ಗೆ ಹೋದ್ಮ್ಯಾಲ ಒಂದು ಹಾಫನವರ್ ಬಿಟ್ಟ ಕೆಲಸ ಚಾಲು ಮಾಡ್ರಿ. ಹಗರು ಏನ್--

ಅವ್ರ್ ಮುಂದ ಕ್ಲಿಯರ್ ಹೇಳ್ರಿ ಅಂದಾಗ ಅವರು ನಿಮ್ಗ ಚಿಕಿಸ್ತ್ ಕೊಡ್ತಾರ ಜಲ್ದಿ ಅರಾಮ್ ಆಕ್ಕೀರಿ.

ಪಾರ್ಕ್ನ್ಯಾಗ ಟ್ರೈನ್ ಇರ್ತಾವು ಫ್ಯಾಮಿಲಿ ಷೇರ್ ಗೆ ಹೋದಾಗ ಹುಡುಗೂರಿಗೆ ಗೇಟ್ ಕಡೇ ಬಿಡಕ್ಕ ಹೋಗ್ಬ್ಯಾಡ್ರಿ.

ಒಳಗ ಕೆಲಸ ಮಾಡ್ರಿ ಅತ್ತಾಗ ಇತ್ತಾಗ ಬಗ್ಗಿ ಸುಮ್ನ ಮೊಬೈಲ್ ನಾಗ ಮಾತಾಡ್ಕೊನ್ ಇದ ಮಾಡ್ರಿ. ಮಾತಾಡಿದ್ರ ಏನಾರ ತಪ್ಪಿ ಬಿದ್ರಂದ್ರ ಹಾಸ್ಪಿಟಲ್ ಗ--

ಕೆರಿ ಕಡೆ ದೋಸ್ತ್ರ್ ಎಲ್ಲಾ ಶೇರ್ ಪಾರ್ಟಿ ಗೀರ್ಟಿಗ್ ಹೋದಾಗ ಕೆರಿ ನೋಡಿದ್ಮ್ಯಾಗ ಈಜಾಡ್ಬೇಕ್ ಅನ್ಸ್ತೈತಿ .

ಈಜಾಡಾಕ್ ಬಂದ್ರಷ್ಟ ಈಜಾಡ್ರಿ ಈಜಾಡಾಕ್ ಬರ್ಲಿಲ್ಲಂದ್ರ ಈಜಾಡಾಕ್ ಹೋಗ್ಬ್ಯಾಡ್ರಿ.